ಬಂದ್ವು ನೋಡ್ರಪ್ಪಾ ಎರಡು ಎಮ್ಮೆಗಳ ಒಂದು ಸಣ್ಣ ಎಮ್ಮಿ ಐತೆ ಒಂದು ದೊಡ್ಡ ಎಮ್ಮೆ ಐತಿ ಇದನ್ನ ಲೋನ್ ಮೇಲೆ ತಗೊಂಡು ಅವರು ಸೈಡ್ ಎಲ್ಲ ಕಿವಿಗೆ ಚುಚ್ಚಾರ ಲೋನ್ ಮೇಲೆ ತಗೊಂಡಿದ್ರೆ ಮಾತ್ರ ಸೈಡ್ಗೆ ಕಿವಿ ಚುತ್ತಾರ ಗೌರ್ಮೆಂಟ್ ನವರು ಕೊಡಿಸುತ್ತಾರೆ ಎದುರ್ನಾ..

ಇದು ಒಂದು ಯಾವುದೋ ಫಂಕ್ಷನ್ ನಲ್ಲಿ ಡೆಕೋರೇಷನ್ ಮಾಡಿದರೆ ಈ ಡೆಕೋರೇಷನ್ ನೋಡಲು ತುಂಬಾನೇ ಸುಂದರವಾಗಿ ಕಾಣುತ್ತಿದೆ ಅಂತಾನೆ ಹೇಳಬಹುದು ಹಾಗೂ ಪಕ್ಕದಲ್ಲಿ ಪೋಟ್ಗಳ ಮೇಲೆ --

ಇದು ಒಂದು ಪೋಲೋ ಗ್ರೌಂಡ್ ಆಗಿದೆ ಈ ಗ್ರೌಂಡಿ ನಲ್ಲಿ ಜನರು ಓಡಾಡುತ್ತಿರುವುದನ್ನು ನೋಡಬಹುದು ಆಮೇಲೆ ದೊಡ್ಡದಾದ ಬಿಲ್ಡಿಂಗ್ ಗಳನ್ನು ಕೂಡ ನಾವು ವೀಕ್ಷಿಸಬಹುದು ಆಮೇಲೆ ಗ್ರೌಂಡಿ ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ದೊಡ್ಡದಾದ.

ಒಂದು ಸ್ಥಳವನ್ನು ಕೂಡ ನಾವು ವೀಕ್ಷಿಸಬಹುದು ಆಮೇಲೆ ಸೂರ್ಯಾಸ್ತವನ್ನು ಕೂಡ ನಾವು ನೋಡಬಹುದು.

ಇದು ಬಹುತೇಕ ಯಾವುದೋ ಒಂದು ಮಸೀದಿ ಅನ್ಸೋಂಗೈತಿ ಹಿಂದಿನ ಸೈಡ್ ಮುಂದಿನ ಸೈಡ್ ಒಂದು ಬಿಲ್ಡಿಂಗ್ ಐತಿ. ಬಹುತೇಕ ಮಸೀದಿನು ಐತಿ ನೋಡೋಕೆ ಎಷ್ಟು ಚಂದ ಕಟ್ಟ್ಯಾರ್ ನೋಡ್ರಿ.